ನೋಡಲು ತುಂಬಾ ದೊಡ್ಡದಾಗಿದೆ ಕಂಬಿ ಸರಳುಗಳಿಂದ ಗೇಟ್ ಅನ್ನು ತಯಾರಿಸಿದ್ದಾರೆ ತುಂಬಾ ಚೆನ್ನಾಗಿದೆ.

ಇದರಲ್ಲಿ ಕಾಣಿಸುತ್ತಾ ಇರುವುದು ಒಂದು ಅದ್ಭುತವಾದ ಬಿಲ್ಡಿಂಗ್ ನೋಡಲು ಇದೊಂದು ಕಾಲೇಜ್ ತರ ರಸ್ತೆಯ ಬದಿಯಲ್ಲಿ--

ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಹಲವಾರು ಜಿಮ್ ಮಾಡುವ ಯಂತ್ರಗಳು .

ರಸ್ತೆಯಲ್ಲಿ ಹಲವಾರು ಜನ ಓಡಾಡುತ್ತಿದ್ದಾರೆ ಅಕ್ಕ ಪಕ್ಕದಲ್ಲಿ ಗಿಡ ಮರಗಳು ಸಹ ಇದ್ದಾವೆ .

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರೋದು ಒಂದು ದೊಡ್ಡ ರೆಸ್ಟೋರೆಂಟ್ . ಇಲ್ಲಿ ಸಹಾ ಇದೆ

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ದೊಡ್ಡ ಬಿಲ್ಡಿಂಗ್ ನೋಡಲು ತುಂಬಾ ದೊಡ್ಡದಾಗಿದೆ.